ಹಂಗ ಕಟಿಂಗ್ ಮಾಡ್ಸಯಾನ ಹಮ್ಮ್ ಇದು ಅವಾಂಗ್ ನೋಡಕ್ ಬಹಳ ಚಲೋ ಕನ ಕುಂತೈತಿ.

ಈ ಚಿತ್ರದೊಳಗಡೆ ನಾವು ಇಲ್ಲೊಂದ್ ಆಫೀಸ್ ರೂಮನ್ನು ನೋಡಕ್ ಹೊಂಟಿವಿ ಈ ಆಫೀಸ್ ರೂಮನ್ನು ಒಳಗಡೆ ಒಂದು ಚೇರ್ ಅನ್ನ ಇಟ್ಟರ ಆಹ್ಹ್ ಚೇರ್ ಮೇಳಗಡೆ ಕುತ್ಕೊಂಡ್ರ --

ಈ ಚಿತ್ರದೊಳಗಡೆ ನಾವು ಇಲ್ಲೊಂದು ಬೀಚ್ ಅನ್ನ ನೋಡಕ್ ಹೊಂತಿವಿ ಈ ಬೀಚ್ ನೋಡಾಕ ಬಹಳ ದೊಡ್ಡಯಿತಿ ಮತ್ತಂದ್ರ ಬೀಚ್ ಒಳಗಡೆ ಎಲ್ಲರು --

ನಾವು ಇಲ್ಲೊಂದ್ ಚಿತ್ರದಾಗ ಶಾಲೆಯನ್ನ ನೋಡಕ್ ಹೊಂಟಿವಿ ನಮ್ಮ ಶಾಲೆಗುಡಿ ಬಹಳ ಚಂದ್ ಇತ್ ನಮ್ಮೂರಾಗ್ ಶಾಲೆಗುಡಿ ಐತಲ್ಲ ಇದು ಬಹಳ ಚಲೋ ಐತಿ.

ಈ ಷೋರೂಮ್ ಒಳಗಡೆ ಮೆಕಾನಿಕ ವರ್ಕರ್ಸ್ ಇರ್ತಾರ ಅವ್ರ ಷೋರೂಮ್ ಒಳಗಡೆ ಕೊಟ್ಟಿರ್ತಕ್ಕಂತ ವೆಹಿಕಲ್ಸ್ ಏನಾದ್ರು ಹಾಳಾತಂದ್ರ --

ಈ ಚಿತ್ರದೊಳಗಡೆ ನಾವು ಒಂದು ಪೋಸ್ಟ್ ಆಫೀಸ್ ಅನ್ನ ನೋಡಕ್ ಹೊಂಟಿವಿ ಈ ಪೋಸ್ಟಾಫೀಸು ಏನ್ ಮಾಡ್ತಾರೆ ಅಂತಂದ್ರ ಎಲ್ಲರು ಹೋಗಿ --

ಡೆಲಿವರಿ ಮಾಡಬೇಕಂತಂದ್ರ ಈಗ ಎಲ್ಲರು ಪೋಸ್ಟ್ ಆಫೀಸ್ ಅನ್ನ ಯೂಸ್ ಮಾಡ್ತಾರಾ ಯಾಕಂದ್ರ ನಾವು ಪೋನಗ ಬರಿ ಮಾತಾಡಬಹುದು ಅಷ್ಟ ಆದ್ರೆ ಡೆಲಿವರಿ ಮಾಡೋಕ್ ಬರೋಲ್ಲ.

ಈ ಹಳ್ಳಿಗಳೂ ಅಅ ಬಾಜು ಏನ್ ಇರ್ತತಿ ಪ್ಲಾಟ್ಫಾರ್ಮ್ ಇರತೈತಿ ಆ ಪ್ಲಾಟ್ಫಾರ್ಮ್ ಮುಕಾಂತರ ಏನ್ ಮಾಡ್ತಾರಾ ಅಂತಂದ್ರ ದೊಡ್ಡ್ ದೊಡ್ಡ್ ಸಿಟಿಗೆಲ್ಲ ಹೋಗ್ತಿರ್ತಾರಾ .

ಇಲ್ಲಿ ನಾವು ಬುದ್ಧನ ವಿಗ್ರಹ ನೋಡಕ್ ಕುಂತಿವಿ ಗೌತಮ ಬುದ್ಧನ ವಿಗ್ರಹ ನೋಡಕ್ ಕುಂತಿವಿ.

ಬುದ್ಧ ಬೌದ್ಧ ಧರ್ಮವನ್ನ ಸ್ಥಾಪನೆ ಮಾಡಿದವ ಮತ್ತಂದ್ರ ಈ ಬುದ್ಧ ಎಷ್ಟು ಮೊದಲು ಒಬ್ಬ ರಾಜನಾಗಿದ್ದ.

ವಸ್ತುಗಳು ಸಿಗ್ತವು ಮತ್ತಂದ್ರ ನಾವು ಈ ಮಾರ್ಕೆಟ್ ಗೆ ಹೋಗಿ ಏನ್ ತಕೊಂತವ್ ಎಲ್ಲ --

ಯಾಕಂತಂದ್ರ ನಮ್ದು ಒಂದು ಹಳ್ಳಿ ಹಾಗಾಗಿ ಯಾಡು ಮೂರ್ ಇಟ್ರೆ ಅವ್ರಿಗೆ ಲಾಭ ಆಗೋಲ್ಲ ಎಲ್ಲ ಸಿಟಿ ಒಳಗೆ ನಾನಾ ಅವ್ರಿಗ್ ಲಾಭ ಆಗದ.

ಇಲ್ಲಿ ನಾವು ಒಂದು ಹುಡುಗಿ ಡಾನ್ಸ್ ಮಾಡೋದನ್ನ ನೋಡಕ್ ಹೊಂತಿವಿ ಆಹ್ಹ್ ಹುಡುಗಿ ಒಂದ್ ಏನ ಫುನ್ಕ್ಷನ್ ಐತ್ ಇಲ್ಲಿ.

ಅದ ಒಂತರ ಡಿಫರೆಂಟ್ ಆನ್ಸ್ತತಿ ಭರತನಾಟ್ಯ ಅವ್ರು ಮಾಡೋದ್ ನೋಡಿದ್ರ ಗೊತ್ತಕೈತಿ ಅವ್ರು ಯಾವ್ ಡಾನ್ಸ್ ಮಾಡಕ್ ಹೊಂತರ ಅಂತಂದ್ರ ಇಲ್ಲಿ ಹುಡುಗಿನೂ ಭರತನಾಟ್ಯ ಮಾಡೋಕ್ ಹೊಂತಳಾ.

ನಾವು ಇಲ್ಲಿ ಈ ಚಿತ್ರದೊಳಗಡೆ ಒಂದು ಫುನ್ಕ್ಷನ್ ಹಾಲ್ ನೋಡಕ್ ಹೊಂತಿವಿ ಈ ಫುನ್ಕ್ಷನ್ ಹಾಲ್ ನೋಡಾಕ ಬಹಳ ದೊಡ್ಡದೈತಿ .

ಇಲ್ಲಿ ನಾವು ಒಂದು ಹೊಲ ನೋಡಕ್ ಹೊಂಟಿವಿ ಈ ಹೊಲ ನೋಡಾಕ ಬಹಳ ದೊಡ್ಡದೈತ್ರಿ ಮತ್ತ ಈ ಹೊಲ್ದಾಗ ಏನೋ ಬೇಳೆ ಬೆಳ್ದರಿ .

ಮತ್ತ ಇವ ತನ್ನ ಬಾಡಿ ತೋರ್ಸಿ ಅಂತ ಫೋಟೋ ಹೊಡ್ಕೋನಾಕ್ ಹೊಂಟಾನ್ ಇವಂದ್ ಮತ್ತ ಇದ ಬಾಡಿ ಪೂರಾ ಬಿಲ್ಡ್ ಮಾಡ್ಯಾನ ಇಲ್ಲೆಲ್ಲಾ ಬಾಡಿ ಪೂರಾ ಬಿಲ್ಡ್ ಮಾಡ್ಯಾನ.

ಡೆಕೋರೇಷನ್ ಮಾಡ್ಯರಿ ಇದು ನೋಡಾಕ ಬಹಳ ಚಲೊಐತ್ರೀ ಇಂತ ಬಿಲ್ಡಿಂಗ್ ಎಲ್ಲ ರಾಜಮಹಾರಾಜರು ಕಟ್ಟಿಸಿರ್ತಾರ.

ಸೊಂಡಿಲ್ ಒಳಗಡೆ ಅದು ನೀರನ್ನು ಕುಡಿತೈತ್ರಿ ಮತ್ತಂದ್ರ ಯಾವ್ ನೀರಿಂದ ಅದ ಮತ್ತ ಸ್ನಾನ ಮಾಡ್ಬೇಕಂದ್ರೆ ಇದು ಸೊಂಡಿಲ್ ಇಂದ ಸ್ನಾನ ಮಾಡತೈತ್ರಿ .

ಈ ಮೂರ್ತಿಯನ್ನ ಒಂದ್ ಶೋಕೇಶ್ ಒಳಗಡೆ ಹಾಕಿ ಇಟ್ಟಾರ್ ರೀ ಯಾಕಂದ್ರ --

ಮತ್ತ ಎ_ಟಿ_ಎಂ ಲಾಂಗ್ ಫರ್ಮ್ ಎನಿ ಟೈಮ್ ಮನಿ ಅಂತಂದ್ರ ಇಪ್ಪತ್ನಾಲ್ಕು ತಾಸು --

ಇಲ್ಲಿ ಇದರೊಳಗಡೆ ನಾವು ಒಂದು ಇಂಡಿಯನ್ ಆಯಿಲ್ ಅಂತ ಒಂದ್ ಪೆಟ್ರೋಲ್ ಬಂಕನ್ನ ನೋಡಕ್ ಹೋನ್ತಿವ್ರಿ.

ಡೀಸೆಲ್ ಬೇಕಂದ್ರ ಡೀಸೆಲ್ ಅನ್ನ ಹಾಕಿಸ್ಕೊಬಹುದು ಮತ್ತ ಈ ಪೆಟ್ರೋಲ್ ಕಿನ್ನ ಡೀಸೆಲ್ ಬಹಳ ರೇಟ್ ಕಮ್ಮಿ ಇರತೈತರೀ ಯಾಕಂದ್ರ ಪೆಟ್ರೋಲ್ ಅದು ಹಚ್ಚಾಕ--

ಇಲ್ಲಿ ಈ ಚಿತ್ರದೊಳಗಡೆ ನಾವು ಒಂದು ಕೆರೆಯನ್ನ ನೋಡಕ್ಹೊಂತಿವಿರಿ ಈ ಕೆರೆ ನೋಡಾಕ ಬಹಳ ದೊಡ್ಡದೈತಿ ಈ ಕೆರೆಯೊಳಗೆ ಮೀನಾ ಹಿಡೀಬಹುದುರಿ ಮತ್ತ.

ನಮ್ಮೂರಾಗ ಒಂದು ಕೆರೆ ಐತಿ ಆಹ್ಹ್ ಕೆರೆಗೆ ಹೋಗಿ ಮೀನಾ ಹಿಡಿತೀವ್ರಿ ಮತ್ತಂದ್ರ ಅಲ್ಲೆಲ್ಲ ಹೋಗಿ ಮೈತೊಕೊಂಬರ್ತಿವಿ ರೀ ಮತ್ತಂದ್ರ ಎತ್ತಿನ್ ಮೈ ಆಕಳ್ ಮೈ ಎಮ್ಮೆ ಮೈ ಎಲ್ಲಾ ನಾವು --